ಏಕೆಂದರೆ ಅತಿ ದೂಡ್ಡದಾಗಿದೆ ಅದರ ಮೇಲೆ ಗಡೆ ನುಡಿದರೆ ಒಂದು ಮೂರು ವಾಟರ್ ಟ್ಯಾಂಕ್ಗಳು ಇಟ್ಟಿದ್ದಾರೆ ಏಕೆಂದರೆ ಎಲ್ಲ ರೋಮಿ ಗೆ ಹೂಗಲು.

ಈ ದೃಶ್ಯದಲ್ಲಿ ಕಂಡೊ ಬರುವುದೆಂದೆರೆ ಇದು ಊರಿನ ಸಭೆ ಅಂತ ಹೇಳಬಹುದು . ಆದರೆ ಇಲ್ಲಿ ಸಭೆ ಮುಂಬಾಗ್ ನೋಡಿದರೆ ಇಲ್ಲಿ ಚೆಕ್ ಪೋಸ್ಟ್ ರೀತಿಯ ಡಿಮಿ ಇದೆ ಏಕೆಂದರೆ.

ಇಲ್ಲಿ ಕಂಡುಬರುವುದು ಏನೆಂದರೆ ಇದು ಒಂದು ಹುಡುಗರೂ ದೇವರ ಒಂದು ಶಾಲೆ ಅಂತ ಹೇಳಬಹುದು ಹೂದುವುದಕ್ಕೆ ಆದರೆ ಇಲ್ಲಿ ಹಲವಾರು ರೀತಿಯ ಒಂದು ಸಣ್ಣ ಸಣ್ಣ ಮಕ್ಕಳು ಇಲ್ಲಿ ಒಂದು ಓದೋದಿಕ್ಕೆ ಬಂದಿದ್ಧರೆ ಆದರೆ--

ಮೇಲ್ಗಡೆ ನೋಡಿದ್ರೆ ಸೂರ್ಯನ ಕಿರಣ ಇಲ್ಲಿ ಕಂಡು ಬರುತ್ತದೆ ಆದರೆ ಅದು ಒಂದು ಸಾಯಂಕಾಲ ಟೈಮ್ --

ಏಕೆಂದರೆ ಇದು ಒಂದು ಸರಸ್ವತಿ ಹಾಡುವ ಒಂದು ಟ್ಯೂನ್ ಎನ್ನುವ ಆದರೆ ಇಲ್ಲಿ ನೋಡುವ ಹೆನ್ನಿಬ್ಬರು ಅದನ್ನು ಗೊಂಬೆ ಮಾಡಿ ಇಇಟ್ಟಿದ್ದಾರೆ.

ಈ ದ್ರಶ್ಯದಲ್ಲಿ ಎದ್ದು ಕಂಡು ಬರುದೇನೆಂದರೆ ಇದು ಒಂದು ಬಟ್ಟೆಯ ವರ್ಕ್ ಶಾಪಿಂಗ್ ತರಬೇತಿ ಆಗಿದೆ ಆದರೆ ಪುಟ್ಟ ಮಕ್ಕಳಿಂದ ದೊಡ್ಡ ಮಕ್ಕಳರವರೆಗೆ ಇದು ಆಗತೆಂದರೆ --

ಈ ಚಿತ್ರದಲ್ಲಿ ಕಂಡುಬರುವುದು ಏನೆಂದರೆ ಇಲ್ಲಿ ನೋಡಿರುವ ಒಂದು ಪೈಲ್ವಾನ್ ಚಿತ್ರದ ಒಂದು ಪೋಸ್ಟ್ ಅಂತ ಹೇಳ್ಬೋದು ಆದರೆ ಇಲ್ಲಿ ಒಂದು ರಿಲೀಸ್ ದಿನ ಹಲವಾರು ರೀತಿಯಾದ ಪೋಸ್ಟ್ಗಳನು ಅಂಟಿಸಿ ಅದ್ಕಕೆ ಹೂವಿನ ಅರಂಕಾರ ಹಾಲಿನ.